ಚಿತ್ರದಲ್ಲಿ ನಾವು ನೋಡುತ್ತೇವೆ ಒಂದು ದೊಡ್ಡದಾದಂತಹ ಬಿಲ್ಡಿಂಗ್ ಇದೆ. ಬಿಲ್ಡಿಂಗ್ ಕೆಳಭಾಗದಲ್ಲಿ ಒಂದು ಫಂಕ್ಷನ್ ಹಾಲ್ ರೀತಿಯಲ್ಲಿ ಕಾಣುತ್ತೇವೆ ಮತ್ತು ಮೇಲ್ಭಾಗದಲ್ಲಿ ನಾವು ನೋಡುತ್ತೇವೆ ಡೆಕೊರೇಷನ್ ಮಾಡಿರುವುದನ್ನು ಕಾಣುತ್ತೇವೆ.

ಕೆಳಭಾಗದಲ್ಲಿ ಚಿಕ್ಕ ಚಿಕ್ಕ ಕಲ್ಲುಗಳನ್ನು ನೋಡುತ್ತೇವೆ ಕೆಂಪಾದ ಮಣ್ಣನ್ನು ನೋಡುತ್ತೇವೆ ಒಬ್ಬ ವ್ಯಕ್ತಿ ನಿಂತಿರುವುದನ್ನು ನೋಡುತ್ತೇವೆ ಅವನು ಕಾಲಿಗೆ ಚಪ್ಪಲಿಗಳನ್ನು ಹಾಕಿಕೊಂಡಿದ್ದಾರೇ ಅವರು ವೈಟ್ ಕಲರ್ ---

ಈ ಚಿತ್ರದಲ್ಲಿ ನಾವು ನೋಡುತ್ತೆವೆ ದೂರದಲ್ಲಿ ದೊಡ್ಡದೊಡ್ಡ ಬಿಲ್ಡಿಂಗ ಗಳನ್ನು ಕಾಣುತ್ತೇವೆ ಅದರ ಮುಂಭಾಗದಲ್ಲಿ ಹಚ್ಚ ಹಸಿರಾದ ದೊಡ್ಡದೊಡ್ಡ ಮರಗಳನ್ನು ನೋಡುತ್ತೇವೆ ಅದರ ಮುಂಭಾಗದಲ್ಲಿ ಒಂದು ದೊಡ್ಡದಾದಂತಹ ಲೈಟ್ ಕಂಬವಿರು ಇರುವದನ್ನ ಕಾಣುತ್ತೆವೆ .

ಸ್ಕೈ ಬ್ಲೂ ಕಲರ್ ಬಲೂನ್ ಅನ್ನು ನೋಡುತ್ತೇವೆ ಯಲ್ಲೋ ಕಲರ್ ಬಲೂನ್ ಅನ್ನು ನೋಡುತ್ತೇವೆ ಕೆಳಭಾಗದಲ್ಲಿ ತುಂಬಾ ಜನರು ಇರುವುದನ್ನು ಕಾಣುತ್ತೇವೆ ಒಂದು ಗೋಪುರದ ರೀತಿಯಲ್ಲಿ ಕಾಣುತ್ತೇವೆ ಅದರ ಮೇಲ್ಭಾಗದಲ್ಲಿ ಬಟ್ಟೆಗಳನ್ನು --

ಈ ಚಿತ್ರದಲ್ಲಿ ನಾವು ನೋಡುತ್ತೇವೆ ಒಂದು ವಿಗ್ರಹದ ರೀತಿಯಲ್ಲಿ ನೋಡುತ್ತೇವೆ ಅದರ ಹಿಂಭಾಗದಲ್ಲಿ ಬಲ್ಲೋನ್ ಗಳಿಂದ ಡೆಕೋರೇಷನನ್ನು ಗಲ್ಲನು ಮಾಡಿರುದನ್ನ ನೋಡುತ್ತೇವೆ.

ಗೇಟಿ ಗೆ ಬೀಗ ಹಾಕಿರುವುದನ್ನು ನೋಡುತ್ತೇವೆ. ಅದರ ಮುಂಭಾಗದಲ್ಲಿ ಒಬ್ಬ ಹುಡುಗ ನಿಂತಿರುವುದನ್ನು ನೋಡುತ್ತೇವೆ. ಆ ಹುಡುಗ ಟೀ ಶರ್ಟ್ ಅನ್ನು ನೋಡುತ್ತೇವೆ.

ಈ ಚಿತ್ರದಲ್ಲಿ ನಾವು ನೋಡುತ್ತೇವೆ ಒಂದು ರೂಮ್ ಇದೆ ರೂಮ್ ನಲ್ಲಿ ನಾವು ನೋಡುತ್ತೇವೆ ತುಂಬಾ ಬುಕ್ಸ್ ಜೋಡಿಸುವುದನ್ನವು ಕಾಣುತ್ತವೆ ಇದು ಒಂದು ಬುಕ್ ಸ್ಟಾಲ್ ರೇತಿಯಲ್ಲಿ ಕಾಣುತ್ತೇವೆ.

ಆ ಒಂದು ಗೋಡೆಗೆ ಲೈಟ್ ಯಲ್ಲೋ ಕಲರ್ ಪೈಂಟ್ ಅನ್ನ ಹಾಕಿರೋದನ್ನ ನೋಡುತ್ತೇವೆ ಮಧ್ಯದಲ್ಲಿ ರೆಡ್ ಕಲರ್ ಪೈಂಟ್ ಅನ್ನ ಹಾಕಿರೋದನ್ನ ಕಾಣುತ್ತೇವೆ ಕೆಳಭಾಗದಲ್ಲಿ ಇಬ್ಬರು ನಿಂತಿರೋದನ್ನ ನೋಡುತ್ತೇವೆ ಒಬ್ಬ_

ಈ ಚಿತ್ರದಲ್ಲಿ ನಾವು ನೋಡುತ್ತೇವೆ ದೊಡ್ಡದೊಡ್ಡ ಬಿಲ್ಡಿಂಗ್ ಗಳನ್ನು ಕಾಣುತ್ತೇವೆ ಅದರ ಕೆಳಭಾಗದಲ್ಲಿ ಹಚ್ಚ ಹಸಿರಾದ ದೊಡ್ಡದೊಡ್ಡ ಮರಗಳನ್ನು ಚಿಕ್ಕ ಚಿಕ್ಕ ಗಿಡಗಳನ್ನು ನೋಡುತ್ತೇವೆ.

ಈ ಚಿತ್ರದಲ್ಲಿ ನಾವು ನೋಡುತ್ತುವೆ ಒಂದು ಬುಕ್ ಸ್ಟಾಲ್ ರೀತಿಯಲ್ಲಿ ಕಾಣುತ್ತಿದೆ ಮೇಲ್ಭಾಗದಲ್ಲಿ ಒಂದು ಫ್ಯಾನಿದೆ ಅದರ ಕೆಳಭಾಗದಲ್ಲಿ ತುಂಬ ಬುಕ್ಕುಗಳನ್ನು ಜೋಡಿಸುವುದನ್ನು ಕಾಣುತ್ತೆವೆ ಅದರ ಎದುರುಗಡೆಯಲ್ಲಿ ನಾವು ನೋಡುತ್ತೇವೆ ಒಬ್ಬ ವ್ಯಕ್ತಿ ನಿಂತಿದಾರೆ .